ಇಲ್ಲೆಲ್ಲಾ ಯೇಸುಕ್ರಿಸ್ತನ ಆರಾಧಕರು ಇರ್ತಾರೆ ಇಲ್ಲಿ ಯಾಕೆಂದ್ರೆ ಕ್ರಿಚನಲ್ಲಿ ಪವಿತ್ರವಾದ ಹಬ್ಬ ಅಂತ ಹೇಳ್ಬಹುದು. ಇದು ಕ್ರಿಸ್ಮಸ್ ಡೇ ನ ಡಿಸೆಂಬರ್ ಇಪ್ಪತೈದು ರಂದು ಆಚರಣೆ ಮಾಡ್ತಾರಾ ಒಳ್ಳೆ ಅದ್ಬುತವಾದಂತಹ--

ಇದು ಮಾರ್ಕೆಟ್ ಬಗ್ಗೆ ಹೇಳ್ಬೇಕೆಂದ್ರೆ ಎ ಎ ಈಗಿನ ದಿನಮಾನಗಳಲ್ಲಿ ಸಂತೆ ಮಾರ್ಕೆಟ್ ಸಿಟಿಗಳ್ಳಲ್ಲಿ ಒಳ್ಳೆ ಅದ್ಬುತವಾದೆ. ಸಂದರ್ಭ ಮಾರುಕಟ್ಟೆಯನ್ನ ಕಟ್ಟಿದ್ದಾರೆ.

ಮೊದ್ಲಲ್ಲ ಹಳ್ಳಿ ಹಳ್ಳಿಗಳ್ಲಲಿ ಬೀದಿಗಲ್ಲಲ್ಲಿ ನಿಂತು ಮಾ ಮಾರಾಟ ಆಕ್ತಿತ್ತು ಇವೆಗೆಲ್ಲ ಬಿ ಹಳ್ಳಿಗಳ್ಲಲಿ ಒಳ್ಳೆ ಒಳ್ಳೆ ಮಾರ್ಕೆಟ್ಗಳನ್ನು ಕಟ್ಟಿದ್ದಾರೆ ಮತ್ತು ಸಿಟಿಗಳ್ಳನ್ನು ಒಳ್ಳೆ ಒಳ್ಳೆ ಮಾರ್ಕೆಟ್ಗಳು ಕಟ್ಟಿದ್ದಾರೆ.

ಇತ್ತೀಚೆಗ್ ದಿನಬಾಳಿ ಜಿಮ್ ಹೋಗ್ಬೇಕೆಂದ್ರ ಹಳ್ಳಿಕಡೆಯಲ್ಲಿ ಮುಂದೆ ಹಿಂದೆ ಗರಡಿ ಮನೆ ಅಂತ ಇರ್ತಾಯಿದ್ವು. ಇವಾಗ ಅದನ್ನ ಸಿಟಿ ಗಳಲ್ಲಿ ಬಂದ್ಬಿಟ್ಟು ಒಂದು ಜಿಮ್ ಅಂತ ಸ್ಪೋರ್ಟ್ಸ್ --

ಇವರ್ಗಳು ಮೀನಾ ಮಾರ್ತಾಇದಾರೆ ಇವ್ರೂ ಸಮುದ್ರಗಳಲ್ಲಿ ಇಡ್ಕೊಂಬಂಡೂ ದ್ ಫಿಶ್ಗಲ್ಲನ್ನ ಮಾರಾಟ ಮಾಡ್ತಾಇದ್ದಾರೆ ಇವರೆಲ್ಲಾ ಬಕೆಟ್ಗಟ್ಟಲೆ ಬುಟ್ಟಿಗಟ್ಟಲೆ ಮಾರಾಟ ಮಾಡ್ತಾ ಇದ್ದಾರೆ ನೋಡಿಲ್ಲೆ ಅಜ್ಜಿಗಲ್ಲೆಲ್ಲ ಷ್ಟು ಮೀನಾ ಮಾರ್ತಾಯಿದ್ದರೆ.

ಒಲ್ಲೆ ಒಲ್ಲೆ ಗಾರ್ಡೆನ್ ಗಳ್ ಇದಾವೆ ಇಂಡಿಯಾ ದಲ್ಲಾಗಲಿ ಕರ್ನಾಟಕದಲ್ಲೂ ಸುಂದರವಾದ ಗಾರ್ಡೆನ್ ಗಳನ್ನೂ--